ಆಹ್ಹ್ ನಮ್ಮನ್ನು ಸ್ವಾಗತ್ಸುದ್ಲೆ ನಿಂತಿದಿಯೋನೋ ಅನಿಸುತಿದ್ದೆ ನಾವು ಕೂಡ ಇಂಥಾದೇ ಒಂದು ಕಾಲೇಜಿ ನಲ್ಲಿ --

ಒಂದು ಆಸೆಯೂ ಕೂಡ ನನಗೆ ಇದೆ ಈ ರೀತಿ ಆಗಿರ್ತಕಂತ ಒಂದು ಭವ್ಯ ವಾಗಿರ್ತಕಂತ ಕಟ್ಟಡ ಇದಾಗಿದೆ.

ಇದು ಆಹ್ಹ್ ಬೀದರ್ ಜಿಲ್ಲೆಯ ಒಂದು ಹಳೆ ಬಾಳ ಹಳೆಯ ಕಟ್ಟಡ ಇದ್ ಆಗಿದ್ದು--

ಆಆಆ ಬಹಳ ಸುಂದರ ರಮ್ಯಾ ರಮಣೀಯವಾಗಿರ್ತಕಂತ ದೃಶ್ಯವಾಗಿದ್ದು ಸೂರ್ಯನ ಕಿರಣಗಳು ಇದರ ಮೇಲೆ ಬಿದ್ದರೆ ಇನ್ನು ಹೆಚ್ಚು ಆತ್ಯಾಕರ್ --

ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಏನ್ ಏನು ವಸ್ತುಗಳ ಅವಶ್ಯಯೋ ಎಲ್ಲ ವಸ್ತುಗಳ --

ಮಕ್ಕಳನ್ನ ಪ್ರೋತ್ಸಹಿಸೋ ಸಲುವಾಗಿ ಒಂದು ಸುಂದರವಾಗಿರ್ತಕಂತ ಬೋರ್ಡ ಗಳನ್ನೂ ಹಾಕುವ ಮೂಲಕ --

ಅಹ್ ಅಲ್ಲಿ ಮಕ್ಕಳು ಬಂದು ಹೋಗಲಿ ಎನ್ನುವಂತಹ ಆಸೆಯವರು ಇದ್ದೊಂದು ಐಸ್ ಕ್ರೀಮ್ ಅಂಗಡಿ ಅಂತೂ ಸ --

ಅವರು ತೊಡಗಿರುತಕಂತ ದೃಶ್ಯವಿದೆ ಕಟ್ಟಡ ಭಾಗಗಳನ್ನ ರಿಪೇರಿಗೊಳಿಸ್ತಾಕಂತ ಒಂದು.

ಇದು ನಾನು ಒಳಗೆ ಹೋದ ಅನುಭವ ಕೂಡ ನನಗೆ ಅನಿಸುತಿದ್ದೆ ಇದ್ದೊಂದು ಮೋಟಿಯ ಐ.ಟಿ.ಐ ಕಾಲೇಜ್ ಎಂದು--

ಇದು ಬಹುಶಃ ನನ್ನ ಅಂದಾಜಿನ ಪ್ರಕಾರ ಇದು ಮೈಸೂರಿನ ದೃಶ್ಯ ಎಂದು ನನ್ನ ಭಾವನೆ.

ಎಂದು ನನ್ನ ಭಾವನೆ ಇದು ರಮಣೀಯ ದೃಶ್ಯವಂತೂ ಹೌದು ರಾಧೆ ಕೃಷ್ಣರ ಒಂದು ಕೊಳಲು ನಾಧವನ್ನು ಕೇಳು --